ವ್ಯಾನ್ ಗೆ ನಾಕ್ ಚಕ್ರ ಇರುತ್ತೆ ಅದ್ಕೆ ಡೀಸೆಲ್ ಹಾಕಸ್ತಾರೆ ನಾಲ್ಕ್ ಕಲರ್ ಇರುತ್ತೆ ವೈಟ್ ಅಂಡ್ ಬ್ಲೂ ಬ್ಲಾಕ್ ---

ಬಟ್ ಎಲ್ರು ಒಟ್ಟಾಗಿ ಎಲ್ಲ ನೀಟಾ ಗಿ ಟೀಚಿಂಗ್ ಮಾಡ್ತಿದ್ವಿ.

ಇಲ್ಲಿ ಆಫೀಸ್ ಗೆ ಜನಗಳು ಕಾರ್ ಅಲ್ಲಿ ಗಾಡಿಲ್ಲಿ ಬರ್ತಾರೆ ಎಲ್ಲ ವೇಗವಾಗಿ ಓಡಿಸ್ತಾರೆ.